ಮತ್ತೆ ಇಲ್ಲಿ ನೋಡಬಹುದು ಯೆಸ್ಟ್ ಚೆನ್ನಾಗಿದೆ ಅಂತ ಇದು ಮೊಲ್ಡ್ ಗೆ ಹಾಕಿರೋ ಅಂತಹ ಮನೆ.

ಇಲ್ಲಿ ಹಲವಾರು ಗಿಡ ಮರಗಳಿವೆ ಮತ್ತು ಹಚ್ಚ ಹಸಿರಾದಂಥ ವಾತಾವರಣವು ಇದೆ.

ವ್ಯಕ್ತಿಯೊಬ್ಬರು ಇಲ್ಲಿ ಚೈರ್ ಅನ್ನು ಹಾಕಿ ಕೊಂಡು ಕುಳಿತ್ತಿದ್ದಾರೆ.

ಒಬ್ಬರು ಗರಣವನ್ನು ಹಾಕಿರುವುದು ಕೂಡ ನೋಡಬಹುದಾಗಿದೆ ಇಲ್ಲಿ ನಾವು--

ಮತ್ತು ಇಲ್ಲಿ ಕುಳಿತುಕೊಳ್ಳಲು ಒಂದು ಚೈರ್ ಅನ್ನು ಕೂಡ ಹಾಕಿದ್ದಾರೆ.

ಹೂವಿನ ಅಲಂಕಾರ ಅಂದ್ರೆ ಪ್ಲಾಸ್ಟಿಕ್ ಹೂವುಗಳನ್ನು ಮಾಡುವ ಎಲ್ಲ ಮೆಟೀರಿಯಲ್ ಗಳು ಕೂಡ ಇಲ್ಲಿ ಲಭ್ಯವಿರುತ್ತವೆ.

ತುಂಬಾ ಮದ್ಯದಲ್ಲಿ ಇದೆ ಹಾಗು ಅಕ್ಕ ಪಕ್ಕದಲ್ಲಿ ತುಂಬಾ ವಿಶಾಲವಾದಂಥ ಪ್ರದೇಶ ಇದೆ.

ಮತ್ತು ಇಲ್ಲಿ ಅಕ್ಕ ಪಕ್ಕ ನೋಡುವವರು ನೋಡುವಂಥ ತುಂಬಾ ಚೆನ್ನಗಿರುವಂಥ ವಾತಾವರಣ ಇದೆ.

ಇಲ್ಲಿ ಮೊಮೊಸ್ ಮತ್ತು ನೂಡಲ್ಸ್ ತುಂಬಾನೇ ರುಚಿಕರವಾಗಿರುತ್ತದೆ .